ಹೌದ್ರಿ ಅಯ್ಯೋ mobile ಅಂತೂ ಸಣ್ಣ್ ಸಣ್ಣ್ ಮಕ್ಕಳ್ TV ನಮಗ ಗೊತ್ತ ಆಗುದಿಲ್ರಿ TV ನು operate ಮಾಡ್ತಾರ laptop operate ಮಾಡ್ತಾರ computer ನಾವ್ ನಮ್ಮ್ ಕಾಲ್ನಾಗ್ computer ಬರೆ ಮುಟ್ಟಾಕ್ಕ್ ಹೆದರ್ತಿದ್ವಿ.

ಕೂತಕೊಂಡ laptop ಎಷ್ಟ್ ಚಂದ್ operate ಮಾಡ್ತಾರ್ ಗೊತ್ತ್ ಅವ್ರು?

ಮೊದ್ಲಿನ್ ಮಂದಿ ಎಲ್ಲ ಏನ್ ಮಾಡ್ತಿದ್ರ ಹೊತ್ತ್ ನೋಡಿ ಹೊರಗ time ಎಷ್ಟ್ ಆಗೇತಿ ಅಂತ ನೋಡ್ತಿದ್ರ್.

ಈಗಿನವ್ರಿಗೆ ಏನ್ ಗೊತ್ತ ಆಗ್ತೆತ್ರಿ ಇಷ್ಟ ಹೊತ್ತ ಆಗಿದ್ರ ಇಷ್ಟ್ time ಆಗೇತಿ ಅಂತ ಹೊರಗ ಇದ್ ನೋಡಿ ಬೆಳಕ್ ನೋಡಿ ಅಂತಿದ್ರ ಈವಾಗೆ.

ಈವಾಗಿನಾವ್ರ ಎಲ್ಲೆ ಏ mobile ಐತಿ ತಡಿಯಾ ಎಷ್ಟ್ ಆಗೇತಿ ನೋಡ್ತಿನ್ ನಾ ಅದ್ರೋಳಗ time ಇಲ್ಲಾ madam .

Five ಆಗೇತಿ three forty five ಆಗೇತಿ five fourty five ಆಗೇತಿ ಅಂತ ಹೇಳ್ತಾರ mobile ಒಳಗ ನೋಡಿ.

ಹಾ ರೀ video ನೋಡೋದು game ನೋಡೋದು. ಈಗ ಕಾಲನ್ ಹಂಗ್ ಬಂದ್ ಬಿಟ್ಟೆತಿ ಅಲ್ರಿ ಮತ್ತ. ಅದರೀ ಏನ್ ಮಾಡಾದ್ ನಾವು ಕಾಲಕ್ ತಕ್ಕಂಗ ಬದ್ಲಾಗ್ಲೇ ಬೇಕು ಹೌದಾಲ್ರೀ? ಬದ್ಲಾಗಬೇಕು ಹಾ ಈಗ್ ಬಂದ್ ಬಿಟ್ಟಾವ ಅಲ್ರಿ ಅವು ಒಂದ ಸುಟ್ಟು ಸುಡಲಾರ್ದ three G ಹೋಗಿ four G four G ಹೋಗಿ five G ಅಂತಂದ.

ಹಾ ಹಾ ಬಂದ್ ಬಿಟ್ಟಾವ ಮತ್ತ ಅದರ ಪ್ರಕಾರ generation change ಆದಂಗ .

ಮತ್ತ್ ನಾವು ಅದರ ತಕ್ಕಂಗ ಬದ್ಲಾಗಬೇಕ. ಇದ ನೋಡ್ರಿ ನಮ್ಗ computer ಅಂದ್ರ ಎಲ್ಲ್ ಗೊತ್ತ್ ಇತ್ರಿ ಮದ್ಲಿನ್ ಕಾಲ್ದಾಗ ಈಗ ನೋಡ್ರಿ ಹತ್ತ್ ಮಂದಿ ಮಾಡೊ ಕೆಲ್ಸ ಒಂದ ಮಾಡ್ತೇತಿ computer ಒಬ್ನ ಒಬ್ನ ಕುಂತ ಬಿಟ್ರ ಸಾಕ ಅದರ ಮುಂದ್ computer ಮುಂದ್. ಖರೆ ಅಂತೀರಿ ನೀವು ಇವ್ ಜಾಲತಾಣಗೊಳ ಎಷ್ಟ್ ಚೊಲೋ ಅಲ್ಲಾ ಅಷ್ಟ ಕೆಟ್ಟನು ಆಗಿ ಬಿಟೈತಿ ಬಿಡ್ರಿ ಮನಷ್ಯಾರರ್ಗದ್. ಉದ್ದಾರನು ಮಾಡ್ತಾವು ಹಾಳು ಮಾಡ್ತಾವು ನೋಡ್ರಿ ಆದ ಮಾತ್ರ . ಮನಷ್ಯಾನ್ ಪರಿಸ್ಥಿತಿ ಬದ್ಲಾಯಸ್ತೇತಿ ಮನಸ್ಥಿತಿ ಕೆಡಸ್ತೇತಿ ಎಷ್ಟ್ ನೀರುದ್ಯೋಗಗಳು ಆಗಿದಾವ ಈ ಸಾಮಾಜಿಕ ಜಾಲತಾಣ ಬಂದ್ ಬಂದ್ . ಅಷ್ಟ್ ಅಪರಾಧಗಳು ಹೆಚ್ಚ ಆಗ್ಬಿಟ್ಟಾವ್. ಹೌದ ಹೌದ ಅದ್ ಮಾತ್ರ ಕರೆ ಈಗ mobile ನ್ಯಾಗ ಏನೊ game ಬಂತ್ ನೋಡ್ ಹುಡ್ಗುರ್ ಸಾಯೋದ್ ಮಕ್ಕಳ್ ಸಾಯೋದ್ ಈ button ಒತ್ತಿಕಿದ್ರೆ ಇಲ್ಲ್ ಹೋಗು ಅಲ್ಲ್ ಹೋಗು ಅಲ್ಲ್ ಹೋಗು ಅಂತೇಳಿ ಕೇಳಿರಿ. ಏ ಅದನ್ನ ಹಾ ಅದನ್ನ್ ನಿಷೇಧನ ಮಾಡಿ ಬಿಟ್ರಲ್ರಿ. ಹಾ ನಿಷೇಧ ಅಲ್ರಿ ಅಂದ್ರು ಸತ್ರ ಅಲ್ರಿ ಹುಡ್ಗುರು ಒಂದ್ ಎರ್ಡ್ ಮೂರ್ ಹುಡ್ಗುರ್ ಸತ್ರು.

ಹಾ ಹಾ ಅದ ಏನೊ ಒಟ್ಟ್ ಏನೊ ಮಾಡಾಕ್ ಹೊಕ್ಕಾರ. ಹಾ ಅದೇನೋ ಆಕ್ಕೇತ್ರಿ generation ಬೆಳ್ಸಾಕ್ ಹೊಕ್ಕಾರ ಇವ್ರ್.

ಹೌದ್ರಿ ಅದರ ಬದ್ಲಿ ಸುಮ್ನ ಗ್ರಂಥಾಲಯಕ್ಕ ಹೊಗ್ಬೇಕ್ ಹೊಸ ಹೊಸ ಪುಸ್ತಕ ಇರ್ತಾವ್ ಪುಸ್ತಕ ಓದಬೇಕ.

ಹಾ ಹಾ ಆದ ಬ್ಯಾಡ್ರಿ ಇವ್ರಿಗೆ TV ಮುಂದ್ ಕೂತೆ laptop ಬೇಕ್ mobile ಬೇಕ್. ಅಲ್ಲಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ್ಯಾರು ಮಾಡಾಂಗನೆ ಇಲ್ಲ. ಏ ಮೊದಲ್ ನಮ್ಮ್ time ಒಳಗು radio ಎಲ್ಲಾ ಇದ್ದು ಬಿಡ್ರಿ ಇದ್ದು ನಾವು ಕೇಳ್ತಿದ್ವಿ ಆದ್ರೆ ಈಗಿನಾವ್ರಿಗ radio ಹೆಂಗ್ ಇರ್ಬೇಕಂದ್ರ ಬರೇ FM ಅದೃದ್ದ್ full ಹಾಡೆ ಇರ್ಬೆಕ. FM ಇರ್ಬೆಕ ಬೇರೆ ಯಾವ್ದು .

ಏನೊ ಒಟ್ಟ್ ಮಾಡ್ತಾರ್.

ಏನೊ ಅನ್ಬೇಕ ಕೆಟ್ಟ ಅಂದ್ರ ಕೆಟ್ಟ ಅದಾವ ನೋಡ್ರಿ ಜಾಲತಾಣಗಳು.

ಹೌದ್ರಿ ಆದ್ರ ಅಷ್ಟ ಚೊಲೋನ ಅದಾವ್ರಿ ಇಲ್ಲಾಂತ ಅಲ್ಲಾ ಕುಂತಲ್ಲೆನ ಎಲ್ಲಾ ನಮಗ ಮಾಹಿತಿ ಸಿಗ್ತೇತಿ.

ಉಪಯೋಗ ಮಾಡ್ಬೇಕ ಅದಕ್ಕ ಮಾತ್ರಾ ಮಾಡ್ಕೊಬೇಕ್ರಿ ಅದ.

ಹೌದ್ರಿ ಈಗ bank ಗ್ ಹೋಗ್ವಾಗ ಎಲ್ಲಾ ಮತ್ತ್ ಬಾಳ್ ಉಪಯೋಗ ಐತಿ ಮತ್ತ ಹಂತಾವಕ್ಕ್ ಭಾಳ್ ಜಲ್ದಿ ಆಕರ್ಷಣೆ ಆಗಿ ಬಿಡ್ತಾವ.

ಬಲಿಯಾಗಿ ವಿದ್ಯಾಭ್ಯಾಸನ ಹಾಳ್ ಮಾಡ್ಕೊಂತಾರ ಈಗಿನ. ಹಾಳ್ ಮಾಡ್ಕೊತಾರ ಹಾ ಸರಿ ತೊಗೋರಿ ನೀವ್ ನೋಡ್ರಿ ಮತ್ತ ಹಾ mobile ಹುಡ್ಗುರ್ ಕೈಯಾಗ ಕೊಡಬ್ಯಾಡ್ರಿ.

Hello .

ಹಾ ನೀವು ಎಲ್ಲಿದಿರಿ ಇವಾಗಾ ಹೇಗುಂಟು ಕೆಲಸ ಎಲ್ಲಾ? ಹಾ ಆಗ್ತಾ ಉಂಟು ನನಗಲ್ಲಿಅಂಗ್ಡಿ ಕೆಲಸಕ್ಕ ಹೋಗ್ತಿದ್ದೆ ನಾನೀಗಾ .

ಹಾ ಈಗ ಇಲ್ಲೇ Perdoor ಲ್ಲಿ ಅಂದ್ರೆ ನಂಗೆ college ಆಗ್ತಾ ಉಂಟು part time ಕೆಲಸಕ್ಕೆ ಇಲ್ಲಿ join ಆಗಿದೇನೆ. ನಿಮ್ಮ ಶಾಲೆ ದಿನಗಳೆಲ್ಲಾ ಹೇಗಿದ್ದವು ನೀವು ಮೊನ್ನೆ ಹೇಳ್ತಿದ್ರಿ ಅಲ್ಲಾ ನನ್ನ ಶಾಲೆಯ ದಿನಗಳಲ್ಲಿ ಅ experience share ಮಾಡ್ತೇನೆ ಅಂತ ಹೇಳಿ. ಹಾ ಅದ್ಹೌ ದು ಹೆಂಗ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಾರಾಯಾ ಮತ್ತೆ. ಮತ್ತೆ ಹೇಳಬೇಕು ಶಾಲೆ ದಿನ ಶಾಲೆಯ ದಿನಗಳ ಅನುಭವವನ್ನು ಒಂದು ಪ್ರಬಂಧದ ಹಾಗೆ ಹೇಳಬೇಕು. ಹಾ ಹೇಳುವಾ ಅದಕ್ಕೇನು ಮಾರೆ ಇವ್ರೆಲ್ಲಾ ಸಿಕ್ತಾರಾ ಹಳೆ friends ಎಲ್ಲಾ? ಎಲ್ಲಾ ಕೆಲಸದ ಇದ್ರಲ್ಲಿ busy ಇದ್ದಾರೆ. ಅಲ್ಲಾ ಈಗ ಯಾರು ಸಿಗುದಿಲ್ಲಾ ಮಾರೆ ನಂಗ ಮೊನ್ನೆ ಇವ್ರು ಸಿಕ್ಕಿದ್ರು ಅವರು ರಂಜಿತ್ ಇವರು ಪವನು ಶಿವು . ಆಗಿನ ಒಂದು ದಿನಗಳದು ಅದರ ಮಜಾ ಬೇರೆ. ಅದು ಹೌದು ಮಾರೆ ಪುರಿ ಕಡ್ಲೆ ಎಲ್ಲ ತಿನ್ಕೊಂಡು . ಹೌದ ಹೌದು ಇದ್ದ ಜಾತ್ರೆಗಳೆಲ್ಲಾ ಒಟ್ಟಿಗೆ ಹೋಗಿಕೊಂಡು. ಒಟ್ಟಿಗೆ ಹೌದೌದು ಮತ್ತೆ ಆಟ ಸಾಮಾನ್ ತಗೊಳುದೇ ಗಮ್ಮತ್ ಮತ್ತೆ slate ಅಲ್ಲಾ . ಹೌದ ಹೌದು slate ಕಡ್ಡಿ ಮತ್ತೆ ಮಾಸ್ಟ್ರಗಳು ಅವರಿಂದ ಪೆಟ್ಟು ತಿನ್ನುವುದು ಆ ಅಲ್ಲಾ. ಈಗಿನ ಮಕ್ಕಳಿಗೆ ಪೆಟ್ಟು ತಿನ್ನುವಂತದ್ದು ಒಂದ್ chance ಸು ಸಹ ಇಲ್ಲಾ ಪೆಟ್ಟು ಕೊಟ್ರೇ ನಾಳೆ ಮಾಸ್ಟ್ರಗಳು . legal ಇದ್ರಲ್ಲಿ ಹೋಗ್ತಾ ಇರ್ಬೇಕು. guarantee ಒಳಗೆ ಹೋಗ್ಬೇಕ್ ಅಷ್ಟೇ ನಮ್ದು ಅದೇ ನಮ್ದು ಕಾಲದಲ್ಲಿ ತುಂಬಾ ಸಮಯ ಸರಿ ಒಂದು ಶಾಲೆಯಾಗಿ ತುಂಬಾ ಚನ್ನಾಗಿ ಆಗಲಿಲ್ಲಾ ಇನ್ನು ಇನ್ನು ಈಗ ಅದೇ. ಏ ಅದೇ ಅವ್ನ degree ಮಾಡ್ತಾ ಇದಾನೆ. ಹಾ ಹಾ ಎಲ್ಲಿ ಈಗ ಅವ್ನ degree ಮಾಡುವುದು. ಹಾ degree Udupi ಯಲ್ಲಿ.

ಶಾಲೆಯ time ಲ್ಲಿ ಪ್ರವಾಸದ ಹಾಗೆ ಬೇರೆ ಬೇರೆ club ಗಳಲ್ಲಿ ಭಾಗಿಯಾಗುವುದು. ಹಾ ಅದೆಲ್ಲ ಗಮ್ಮತ್ ಇತ್ತು ಮತ್ತ ಪ್ರವಾಸಕ್ಕ ಎಲ್ಲಾ ಹೋಗುವಾಗ ಎಲ್ಲಾ ಚೀಟಿ ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ವಿ ಅಲ್ಲಾ. ಹಾ ಹೌದು ಮತ್ತ ಪರೀಕ್ಷೆಗಳಲ್ಲು ಪರೀಕ್ಷೆಯ time ಲ್ಲಿ ಚೀಟಿ ಎಲ್ಲಾ ಇಡತಿದ್ರ ಆಯ್ತಾ. ಹಾ ಇಲ್ಲಾ ಇಲ್ಲಿ ತನಕಾ ಅಂತದ್ ಮಾಡ್ಲಿಲ್ಲಾ ಮಾಡೋದು ಬೇಡ ಮಾರಾಯಾ. ಹೌದ ಹೌದ ಹೌದು ಹೌದ ಹೌದು ಈ ನಮ್ಮ ಶಾಲೆಯ time ಲ್ಲಿ ಎಲ್ಲಾ ಹೇಗೆ ಹೇಳಿದ್ರೆ ನಮ್ಮ ಕೆಲವರು friends ಚೀಟಿ ಎಲ್ಲ ಇಡತಿದ್ರು ಈ ನಮ್ಮ ಸ~ ಮಾಸ್ಟರಗಳ ಹೇಳ್ತಾ ಇದ್ರು ಶಾಲೆಯಲ್ಲಿ ಎರಡು type ನ. ಜನಗಳನ್ನ ಯಾವತ್ತೂ ಮಾರಿಯುವುದಿಲ್ಲ ಒಂದು high ತುಂಬಾ ಕಲಿಯುವ. ಮಕ್ಕಳನ್ನು ಹಾಗೂ ಎಂತ ಕಲಿಯದೆ ತುಂಬಾ ಪೋಲಿ ಕೆಲಸಗಳನ್ನು ಮಾಡುವ ಜನಗಳನ್ನು ನಾವು ಮಾರಿಯುವುದಿಲ್ಲ ಅಂತ ಹೇಳಿ ಯಾಕ ಹೇಳಿದ್ರೆ ಆ ನಾವು ಶಾಲೆ ಬಿಟ್ಟ. ನಂತ್ರ ಎಲ್ಲೆ ಆದ್ರು ಹತ್ತು ವರ್ಷ ಕಳೆದು ಸಿಗುವಾಗ first ನಮ್ಗೆ ನೆನ್ಪ ಆಗುವುದು ಅವನಕ್ಕಿಂತ ಜಾಸ್ತಿ ಅವ ಮಾಡಿದ ಪೋಲಿ ಕೆಲಸಗಳದ್ದು. ಅಥವಾ ತುಂಬಾ ಕಲಿಯುವವನು ಇದ್ರೆ ಅವನು class ಲ್ಲಿ ಎದ್ದು ನಿಂತು ಉತ್ತರ ಹೇಳಿದ್ದು ಅಂತ ಕೆಲಸಗಳು ಅಷ್ಟೇ ನಮಗೆ ಇದಾಗುವುದು ಮತ್ತೆ ಈ ಅ.

ಅವರನೆಲ್ಲಾ ನಾವ ಕಂಡ್ರು ಸಹ ನಮ್ಮ ಮಾಸ್ಟ್ರುಗಳು ಅವರಿಗೆ ಪಕ್ಕಾ ನೆನ್ಪ್ ಆಗುವುದಿಲ್ಲ. ಅಲ್ಲಾ ಹೌದು ಆವತ್ತು ಶಾಲೆಗೆಲ್ಲ ರಜೆ ಎಷ್ಟ ಸಿಕ್ಕಿತ್ ಅವಾಗ ಎರಡು . ಅವಾಗೆಲ್ಲಾ ಹರ್ತಾಳ ಆದ್ರೆ ರಜೆ ನಮ್ಮ ಕೇರಳದಲ್ಲೆಲ್ಲಾ ಹಾಗೆ ಹರ್ತಾಳ ಆದ್ರೆ ರಜೆ Dakshina Kannada ದಲ್ಲು ಸಹ ಹಾಗೆ ಎನಾದ್ರು ಕೋಮುಗಲಬೆ ಎನಾದ್ರು ಆದ್ರು ಸಹ ರಜೆ ಮಳೆ ಬಂದ್ರೆ ಬರ್ತದೆ ಅಂತ ಹೇಳಿ ಹವಾಮಾನ ಇಲಾಖೆ ಇದು ಕೊ~ ಸೂಚನೆ ಕೊಟ್ರೆ. ಆಗೆಲ್ಲಾ ರಜೆ ಆ ಕಾರಣಕೆಲ್ಲ . ರಜೆ ಒಂದ ಕೊರತೆ ಇರುವುದು ಶಾಲೆಯಲ್ಲಿ. ಹೌದೌದು ಮತ್ತೆ ಎಂತಾ ಬಿಸಿಯೂಟ ಅಂತದೆಲ್ಲ ಕೆಲವು ಪದ್ದತಿಗಳಿತ್ತಲ್ಲ . ಹ್ಮ್ ನಿಮ್ಗೆ ಆವಾಗ ಮೊಟ್ಟೆ ಎಲ್ಲ ಇತ್ತಾ ನಿಮ್ಗೆ ಮೊಟ್ಟೆ ಆವಾಗ ಮೊಟ್ಟೆ. ಯಾವುದು ಆ ಹೌದು ಪ್ರತಿ ಗುರುವಾರ ಹಾಗೆಂದೆ ಒಂದು ದಿನ ಇತ್ತು ಅದಕ್ಕೆ . ಹಾ ಸರಿ ನನಗಿಲ್ಲಿ ಗಿರಾಕಿ ಬಂತು. ಹಾ ಸರಿ ಸರಿ okay .

ಓ ಆರಾಮ್ ಇದೀವಿ coffee ಆಯ್ತಾ ಅಣ್ಣಾ. ಹಾ ಬೆಳಿಗ್ಗೆ morning ಆಯ್ತು ನಿಮ್ದು? ಹೌದು ಅಣ್ಣ ಹಾ ಆಯ್ತು ಅಣ್ಣಾ tiffin ? ಹಾ tiffin ಆಯ್ತು ನಿಮ್ದ? College ಗ ಹೋಗಿದ್ರಾ.

ಹೌದಾ college ಅಲ್ಲೆ holiday ಕೊಟ್ಟಿದ್ದರಣ್ಣ?

ಹೌದಾ ಸರಿ ಅಣ್ಣ free ಅದಿರೇಣ್ಣ ಇವಗಾ?

ಆಯ್ತಣ್ಣ ಇವಾಗ ಸಂಕ್ರಾಂತಿ ಹಬ್ಬಾ ಬತ್ರಾ ಇದೆ ಅಲ್ಲಾ.

ಹಾ invite ಮಾಡಣಾ ಅಂತ ಹೇಳಿ call ಮಾಡ್ದೆ ಅಣ್ಣಾ.

ನಮ್ ಮನೆಗ್ ಬರಬೇಕ್ ಅಣ್ಣಾ ಮೂರ್ ದಿವಸ ಇದೆ ಅಲ್ಲಾ ಸಂಕ್ರಾಂತಿ ಹಬ್ಬ.

ಅದಕ್ಕೆ ನಿಮ್ಗೆ call ಮಾಡಿ ಹೇಳಣಾ ಅಂತ ಹೇಳಿ call ಮಾಡ್ದೆ. ಹಾ okay ನಿಮ್ ಮನೇಲಿ ಚನಾಗ್ ಮಾಡ್ತಾರಾ ಸಂಕ್ರಾಂತಿ. ತುಂಬಾ ಚನಾಗ್ ಮಾಡ್ತಾರ್ ಅಣ್ಣಾ ಮೂರ್ ದಿವಸಾ ಮಾಡ್ತಾರೆ ನಮ್ಮನೇಲಿ.

ಒಂದ್ ದಿವಸಾ ರಂಗೋಲಿ ಹಾಕಿ ಅದೆಲ್ಲಾ ಸಾಮಾನ್ ಹಳೆ ಸಾಮಾನ್ ಇರತ್ತಲಾ ಅವೆಲ್ಲಾ ಇಲ್ಲಿ. Full night ಎಲ್ಲ ಜಾಗ್ರಣೆ ಮಾಡ್ತಾರೆ ಎಲ್ಲಾ ಚನಾಗಿರತ್ತೆ.

ಹೌದಾ ಆ ತರಾ ಮೂರ್ ದಿವ್ಸ ಮಾಡ್ತಿವಿ last ಒಂದ್ ದಿವ್ಸ ಬಂದು ಕರಿ ಇರತ್ತಲಾ

ಅವತ್ ನಮ್ ಮನೇಲಿ cooking ಎಲ್ಲಾ ಅಡ್ಗೆ ಮಾಡ್ಕೊಂಡು carrier ಕಟ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ಚನಾಗಿ enjoy ಮಾಡಿ ಬರ್ತೀವಿ

ನಿಮ್ ಊರಲ್ಲಿ ಮಾಡಲ್ಲಾ ಅಣ್ಣಾ ಈ ತರಾ? ಅಹ್ ನಮ್ಮೂರಲ್ಲಿ ಮಾಡ್ತಾರ but two days ಮಾಡ್ತಾರ್ ಅಷ್ಟೆ three days ಏನಿಲ್ಲ. ಹೌದಾ ಎರಡ್ ದಿವ್ಸ ಮೂರ್ ದಿವ್ಸ ಮಾಡ್ತಾರಾ.

ಹೌದಾ ನಮ್ ಮನೆ ಹತ್ರ ಅಂದ್ರೆ ಮೂರ್ ದಿವ್ಸ ಮಾಡ್ತಾರೆ ಅಣ್ಣಾ. ತುಂಬಾ grand ಆಗಿ ಮಾಡ್ತೀವಿ ಅಣ್ಣಾ ಹು ಚನಾಗ್ ಮಾಡ್ತೀವಿ.

ಹಾ ಅದಕೆ ಕರಿಯೊಣ ಅಂತ ಹೇಳಿ call ಮಾಡ್ದೆ ಬರ್ತೀರಾ? ಹಾ ಬರ್ತೀವಿ ಖಂಡಿತವಾಗಿ ಬರ್ತೀವಿ ಓ ನಮ್ friends ಎಲ್ಲರೂ ಕೂಡಾ ಬರ್ತಿದಾರೆ ಅಣ್ಣಾ.

ಮತ್ತೆ ನಾಗಮ್ಮ ಹೀರಾದೇವಿ ಅವ್ರ ಎಲ್ಲರೂ ಬರ್ತಾ ಇದಾರೆ ಅದಕೆ ನೀನ್ ಕೂಡ ಬರಬೇಕು. ಹಾ ಬಾಬು ಅಣ್ಣಾ ಬರ್ತಾರ ಇನ್ನೊಬ್ಬ ಅಣ್ಣಾ. ಹಾ ಬಾಬು ಅಣ್ಣಾ ಕೂಡಾ ಬರ್ತಿದಾರೆ ಅವ್ರ ಎಲ್ಲಾರು ಬರ್ತಿದಾರೆ ಅವ್ರು ಕೂಡಾ ಎರ್ಡ್ ದಿವ್ಸ ಮುಂಚೆನೆ. ಬಾ ಅಂತಾ ಹೇಳಿದಿನಿ ಹಾ ಸರಿ ಬರ್ತೀವಿ ಅಂತ ಹೇಳಿದಾರೆ. ಹ್ಮ್ first ನೆ days ರಂಗೋಲಿ ಕಾರ್ಯಕ್ರಮ ಇರತೆತ ನಿಮ್ ಮನೇಲಿ. ಹಾ first days ರಂಗೋಲಿ ಕಾರ್ಯಕ್ರಮ ಇರತ್ತೆ ಎಲ್ಲ.

ರಂಗೋಲಿ ಹಾಕಿ dance ಎಲ್ಲಾ ರಂಗೋಲಿ ಸುತ್ತಾ ಮುತ್ತಾ ಎಲ್ಲಾ dance ಆಡ್ತೀವಿ ನಾವ್. Night ಹಾಕ್ತಿರಾ morning ಹಾಕ್ತಿರಾ ರಂಗೊಲಿ? ಇಲ್ಲಾ ರಾತ್ರಿ ಹಾಕ್ತಿವಣ್ಣಾ. ರಾತ್ರಿ ಹಾಕಿ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ. ಹಾ ಅವೆಲ್ಲಾ ಅದು ಬೇರೆ morning ಕಾರ್ಯಕ್ರಮನ ನಾವ್ night ಬಂದ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ರಂಗೋಲಿ ಹಾಕಬಿಟ್ಟು ಎಲ್ಲಾ song ಇಟ್ಕೊಂಡು ಹಾಡ್ ಇಟ್ಕೊಂಡು dance ಎಲ್ಲಾ ಆಡ್ತೀವಿ. ಹಾ ತುಂಬಾ happy ಆಗಿ ಇರ್ತೀರಿ ಸಂತೋಷವಾಗೀರ್ತಿರಿ. ತುಂಬಾ enjoy ಮಾಡ್ತೀವಿ happy ಆಗಿ ಇರ್ತೀವಿ ಎಲ್ಲಾ ಚನಾಗ್ ಮಾಡ್ತೀವಿ ನಮ್ ನಮ್ಮ ಹತ್ರಲಿದರೇ ಚನಗಿರತ್ತೆ ಅಂತ ಹೇಳಿ call ಮಾಡಿ ಕರಿತಾ ಇದೀನಿ. ಹ್ಮ್ ನೋಡಣ free time ಇದ್ರೆ ಬರಣಾ ಅನ್ಕೊಂಡಿದಿನಿ. Free time ಆ ಇಲ್ಲಾ ಅಣ್ಣಾ ನೀವೇ time ನೊಡ್ಕೊಂಡು ಬರ್ಬೇಕು. ನೋಡಣಾ ನಮ್ ಕೆಲಸಾ ಬಿಟ್ಟ ಏನೇ full enjoy ಅಂತಿ. ಅಣ್ಣಾ ನೋಡೋಣಾ ಅಲ್ಲಾ compulsory ಬರ್ಬೇಕು.

ಬರ್ತೀರಾಲಾ ಎಲ್ಲರೂ Friends ಎಲ್ಲಾ ಬರ್ತಾ ಇದಾರೆ ನೀವ್ ಬರಾಕ್ ಏನ್ ಅಣ್ಣಾ. ಹ್ಮ್ ನನ್ ಜೊತೆ friends ಬರ್ತಾನೆ ವಿನಯನ್ ಕರ್ಕೊಂಡ್ ಬರ್ಲಾ. ಹಾ ವಿನಯ್ ಕರ್ಕೊಂಡ್ ಬನ್ನಿ ಅಣ್ಣಾ ನಾನ್ ಕೂಡಾ ಹೇಳಿದಿನಿ call ಮಾಡಿ ಬರ್ತೀನಿ ಅಂತಾ ಹೇಳಿದಾರೆ. ಹ್ಮ್ but ಅಂದ್ರೆ ನೀವ್ ಹೇಳಕಿಂತ ನಾವ್ ಹೇಳಿದ್ರೆ ಬರ್ತಾನ್ ವಿನಯ್. ಹೌದಾ okay ಅಣ್ಣಾ ಆತರಾ ಕೂಡಾ ಮಾಡ್ರಿ ಆತರ ಕೂಡಾ ಕರಕೊಂಡ್ ಬನ್ನಿ.

ಸರಿನಾ ಮತ್ತೆ miss ಮಾಡ್ಬೇಡಿ ಅಣ್ಣಾ. ಇಲ್ಲಾ ಬರ್ತೀವಿ. ಇಲ್ಲಾಂದ್ರೆ ಅಪ್ಪಾ ಅಮ್ಮಾ ಬರ್ತಾರಲಾ ಆವಾಗ ಕೂಡಾ ಕೇಳು ಹೇಳು ಅಂದ್ರೆ ನಾ ಹೇಳ್ತೀನಿ. ಕಳ್ಸ್ತೀವ್ . ಸರಿನಾ ಮತ್ತೆ ವಿನಯ್ ಅವ್ರ ಕೂಡಾ ಕರ್ಕೊಂಡ್ ಬನ್ನಿ ಅಣ್ಣಾ miss ಮಾಡ್ಬೇಡಿ. ಇಲ್ಲಾ miss ಮಡೋದಿಲ್ಲಾ ಖಂಡಿತಾ ಬರ್ತೇವೆ ನಿಮ್ ಮನೆಗೆ. ಸಡಗರ ಸಂಭ್ರಮ ನೋಡ್ಕೊಂಡ್ ನಾವು ಖುಷಿಯಾಗಿ ಇರತೆವಿ ಅಲ್ಲಿ ಸಂತೋಷವಾಗಿ ಇದ್ದು ನಿಮ್ಮ entertainment ನೋಡ್ಕೊಂಡು ಮತ್ತೆ ಬರ್ತೀವಿ. Okay ಅಣ್ಣಾ compulsory ಬರ್ತೀರಾ ಅಲ್ವಾ.

ನಿವಿಬ್ರೆ ಅಲ್ಲಾ ಅಣ್ಣಾ ಇನಾ friends ಎಲ್ಲಾರು ಬರ್ತಾ ಇದಾರೆ ಹೀರಾದೇವಿ ನಾಗಮ್ಮ ಅವರೆಲ್ಲಾ ಗೂತ್ತ ನಿಮ್ಗೆ. ಹಾ ಗೊತ್ತು ಅವ್ರ ಸಹಾ ಬರ್ತಾರಾ?

Morning ನಾಳೆ ಬಾ ಅಂತ ಹೇಳಿದಿಯಾ ಇಲ್ಲಾ ಸಂಜೆ ಬಾ ಅಂತ ಹೇಳಿದಿಯಾ? ಇಲ್ಲಾ ಅಣ್ಣಾ first ದಿವ್ಸನೆ ಬಂದ್ಬಿಡು ಅಂತ ಹೇಳಿದಿನಿ morning . ಬರ್ತಾರೆ ಅವ್ರು ಮೂರ್ ದಿವ್ಸ ನಮ್ ಮನೆಲೆ ಇರ್ತಾರೆ.

ಅಂದ್ರೆ ನಿಮಗೂ ಆಗತ್ತಲಾ ಮೂರ್ ದಿವ್ಸ ನಮ್ ಮನೆಲೆ ಇರೋಕೆ.